ಇಲ್ಲಿ ಎಲ್ಲಾ ತರಹದ ಬಟ್ಟೆಗಳನ್ನು ನೋಡಬಹುದು ಪುರುಷರು ಮಹಿಳೆಯರು ಮತ್ತು ಮಕ್ಕಳಿಗೆ ಎಲ್ಲಾ ವರ್ಗದವರಿಗೂ ಬೇಕಾಗುವಂತಹ ಬಟ್ಟೆಗಳು ಇರುತ್ತದೆ.

ನಮ್ಮ್ ಊರಲ್ಲಿ ವರ್ಷಕ್ಕೆ ಒಂದ್ ಸಲ ಜಾತ್ರೆ ನಡೆಯುತ್ತೆ ಜಾತ್ರೆ ತುಂಬಾನೇ ಚೆನ್ನಾಗಿರುತ್ತೆ ಡಿಸೆಂಬರ್ ಅತ್ವ ಜನವರಿ ಟೈಮ್ ಅಲ್ಲಿ ಜಾತ್ರೆ ನಡೆಯುತ್ತೆ ಮೂರ್ ದಿನಗಳ ಕಾಲ ಜಾತ್ರೆ ಇರುತ್ತೆ ಜಾತ್ರೆ ನೋಡೋಕ್ಕೆ ತುಂಬಾನೇ--

ನಮಗೆ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ ಅದು ಬೇಕರಿ ಹೋದ್ರೆ ಮಾತ್ರ ಯಾವದು ತೋಕೋಳುದು ಯಾವದು ಬಿಡೋದು ಅಂತಾನೇ ಗೊತ್ತಾಗುದಿಲ್ಲಾ.